ಹೈರ್ಸ್ಟೈಲ್ ಇವಾಗೊಂತು ಇತ್ತೀಚಿಗೆ ಬರೀ ಅದೊಂದು ಎಲ್ಲರೂ ಮುಧಿಕೀರು ಹುಡುಗರು ಅಂತ ಅಲ್ಲ ಎಲ್ಲರೂ ಹೈರ್ಸ್ಟೈಲ್ ಚೇಂಜ್ ಮಾಡ್ತಾ ಇರ್ತಾರೆ.

ಹಬ್ಬ ಸೀಸನ್ ನಲ್ಲಂತೂ ಕೆಲವರು ರಿಟರ್ನ್ ಜಾಸ್ತಿನೇ ಮಡ್ಬ್ ಬಿಟ್ಟಿರ್ತಾರೆ ನಾರ್ಮಲ್ ರೇಟ್ ಕಿಂತ ಒಂದ್ ಡಬಲ್ ಅಮೌಂಟ್ ಜಾಸ್ತಿನೇ ಇರುತ್ತೆ ಆ ಸೀಸೋನಲ್ಲಿ

ಜನಗಳು ಸೇರ್ಕೊಂಡು ಅದ್ನಾ ಎಂಜಾಯ್ ಮಾಡ್ತಾರೆ ಚೆನ್ನಾಗೆ ಇರುತ್ತೆ ಎಲ್ಲ ಫನ್ಕ್ಷನ್ಸ್ .

ಇವಾಗ್ ಅಂತಾ ತುಂಬಾ ಕಡೆ ನೋಡ್ತಿವಿ ಎಲ್ಲ ಕಡೆನೂ ಇರುತ್ತೆ ಒಂದೊಂದ್ ಊರಲ್ಲಿ ಒಂದ್ ಒಂದ್ ಜಿಮ್ ಅಂತೂ ಇದ್ದೆ ಇರುತ್ತೆ

ಬಿಲ್ಡಿಂಗ್ಸ್ ಇವಾಗ ಹರ್ಬನೈಝಷನ್ ಒಂದ್ ಸ್ಟಾರ್ಟ್ ಆಗಿ ಎಥಿಕಡೆ ನೋಡಿದ್ರು ಯಾವ್ ಕಡೆ ನೋಡಿದ್ರು ಬಿಲ್ಡಿಂಗ್ಸ್ಗಳಂತೂ ಎದ್ ನಿಂತಿರುತ್ತೆ ಎತ್ರ __

ಪೆನ್ನು ಪೆನ್ಸಿಲ್ ಗಮ್ ಎಲ್ಲ ತರದು ಸಿಗುತ್ತೆ ಬರಿಯಕ್ಕೆ ಬೆಕ್ಕಾಗಿದ್ದು ಸಿಗುತ್ತೆ ಸ್ಕೇಲ್ ಸ್ಕೆಚ್ ಪೆನ್ಸ್ ಆಗಿರ್ಬಹುದು ಕಲರ್ ಕಲರ್ ಆಗಿ ಬರಿಯೋಕೆ--

ಈ ಕಲರ್ ಕಲರ್ ಗಿಳಿಗಳು ತುಂಬ ಕಲರ್ ತುಂಬ ವರೈಟಿಸ್ ಒಫ್ ಗಿಳಿಗಳು ಪಾರಾಟ್ಸ್ ಇದೆ ಎಲ್ಲ ನೋಡಕ್ಕೆ ತುಂಬ ಚೆನಾಗ್ --

ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಾ ಇದ್ವಿ ಕೈ ಕೆಲಸ ಅಂತ ಮಾಡ್ತಾ ಇದ್ವಿ ನಾವುನು ಇನ್ನೋವೆಟಿವ್ ಆಗಿ ಇರ್ತಾ ಇತ್ತು.

ಎಲ್ಲ ಕಡೆ ಸರ್ಕಸ್ ಅಲ್ಲಿ ಅವಾಗಿನ ಕಾಲದ ರಾಜರದು ಎಲ್ಲ ಇದನ್ನ ರಥೆ ಇಡ್ಸ್ಕೇ ಅಂತ--

ಮೆನ್ಸ್ ಸ್ಕೂಲ್ ಅಹ್ ಅಹ್ ಅಹ್ ವಮಿನ್ಸ್ಗೆ ಇಬ್ಬರಿಗೂ ಸಪರೇಟ್ ಸಲೋನ್ಸ್ ಇದೆ

ಏನೇನೊ ಮ್ಯಾಂಗೋ ಶೇಪು ಇತರ ಎಲ್ಲ ಸಿಕ್ತಾ ಇತ್ತು ಅಹ್ ಅಹ್ ಇದ್ದಕೆನೆ ಇಷ್ಟಾ.

ಅದೇ ತರ ಇಲ್ಲಿಗುನು ಒಂದ್ ಯಾವುದೋ ಒಂದ್ ಸರ್ಕಲ್ಗೆ ಬಿಸಿ ಲಿಂಗಯ್ಯ ವೃತ್ತಂತ ಅಂತ ಅಹ್ ಅಹ್ ಇಟ್ಟಿದ್ದಾರೆ.